ಅವಾಗ ನಮ್ಮ ಕಾಲದಲ್ಲಿ ಹಳೆ ಅಂಬಾಸೆಡರ್ ಕಾರ್ ಇವಾಗ ಹೊಸ ಮಾಡೆಲ್ ಟೆಕ್ನಿಕ್ ಕಾರ್ ಎಲ್ಲ ಒಳ್ಳೆ ಚನ್ನಾಗಿದೆ. ಡ್ರೈವಿಂಗ್ ಮಾಡಲಿಕೆ ಏನೋ ಟೈರ್ಡ್ ಅನ್ಸಲ್ಲ ಲಾಂಗ್ ಜರ್ನಿ ಹೋದ್ರು.

ನಾವು ಶಾಲೆ ಕಲಿಯೋ ಕಾಲದಲ್ಲಿ ಆ ಟೈಮ್ ನಲ್ಲಿ ಇಷ್ಟು ಸ್ಕೂಲಿನಾ ಸೌಕರ್ಯ ಸಹಾಯ ಸೌಕರ್ಯ ಸಿಗಿತಿಲ ಒಳ್ಳೊಳ್ಳೆ ಇವಾಗ ಒಳ್ಳೆ ಯುನಿಫಾರ್ಮ್ --

ಒಳ್ಳೊಳ್ಳೆ ಇಲೆಕ್ಟ್ರಾನಿಕ್ ಆಟೋ ಗಳು ಹಾಗು ಮಿಷೆನೇರೆ ಪಾರ್ಟ್ಸ್ ಗೂಡ್ಸ್ ಗಾಡಿ ಎಲ್ಲ ವ್ಯವಸ್ಥೆ ಜನರಿಗೆ ಅನುಕೂಲಾಗಿದೆ.

ಒಳ್ಳೊಳ್ಳೆ ಚನ್ನಾಗಿ ಇವಾಗಿನ ಕಾಲದಲ್ಲಿ ಸುಧಾರನೆ ಆಗಿವೆ ಗವರ್ನಮೆಂಟ್ ಮಾಡಿರಿ.

ಮೊದ್ಲಿನ್ ಕಾಲದಲ್ಲಿ ಈ ತರಕಾರಿ ಬೆಳಿಬೆಕ್ ಬೆಳೆದು ಅಲ್ಲೇ ರೈತರು ಅಲ್ಲೇ ಅಲ್ಲೇ ಬೀದಿ ಬೀದಿಯಲ್ಲಿ ಮಾರುತಿದ್ರು ಇವಾಗ ಎಲ್ಲ ಪ್ರತಿ ಒಂದು ಹಳ್ಳಿಯಾಗಲಿ ಸಿಟಿ ಯಾಗಲಿ.

ನಮ್ಮ ಕಾಲದಲ್ಲಿ ಮಣ್ಣಿನ ಮನೆ ಹಂಚಿನ ಮನೆ ಕಟಡ್ ಮರದ ಮನೆ ಇವಾಗ ಒಳ್ಳೊಳ್ಳೆ ಅರಸಿಸಿ ಟೆಕ್ನಾಲಜಿ ಬಂದು ಒಳ್ಳೆ--

ಕಬ್ಬಿಣದ ರಾಡ್ ಕಡಮಿದಾಗ ಒಳ್ಳೆ ಸಿಮೆಂಟ್ ಕಾಂಕ್ರೀಟ್ ಒಳ್ಳೆ ಮನೆ ಸ್ಪೆಷಲ್ ಅಯ್ತೆ ಒಳ್ಳೆ ಸುಧಾರನೆ ಆಗಿದೆ.